ನಾವು ಇಲ್ಲಿ ಒಂದು ರೈಲ್ವೆ ಸ್ಟೇಷನ್ ನೋಡಬಹುದಾಗಿದೆ ರೈಲ್ವೆ ಸ್ಟೇಷನ್ ಅಲ್ಲಿ ಮೂರೂ ನಾಯಿಗಳೂ ಮಲಗಿರುದನು ಸಹ ನೋಡಬಹುದಾಗಿದೆ ಬ್ರಿಡ್ಜ್ ಅನ್ನು ಸಹ ನೋಡಬಹುದಾಗಿದೆ ಚಿತ್ರಗಳನು ಕಾಣಬಹುದಾಗಿದೆ.

ಹಾಗೂ ಮ್- ಕೆಲವು ಮನೆಗಳನ್ನು ಸಹಾ ಅಕ್ಕ ಪಕ್ಕಾದಲ್ಲಿ ಮನೆಗಳನ್ನು ಸಹ ನಾವಿಲ್ಲಿ ಕಾಣಬಹುದಾಗಿದೆ.